ಇದು ಒಂದು ಹೆಚ್_ಪಿ ಪೆಟ್ರೋಲ್ ಬಂಕ್ ಆಗಿದೆ ಇದರ ಮೇಲೆ ಹೆಚ್_ಪಿ ಅಂತ ಬರೆಯಲಾಗಿದೆ ಇದ್ರಲ್ಲಿ ಸ್ಕೂಟಿ ಚಲಾಯಿಸಿತಿರೋ ವಕ್ತಿ.

ವಾಹನ ಚಲಾಯಿಸ್ತುರುವ ನೀಲಿ ಶರ್ಟ್ ವ್ಯಕ್ತಿಯನ್ನು ನೋಡಬಹುದು ಹಾಗು ಇನ್ನು ಇತರೆ ವ್ಯಕ್ತಿಗಳಲ್ಲಿ ನಾವು ಇಲ್ಲಿ ನೋಡಬಹದು ಈ ಚಿತ್ರದಲ್ಲಿ ಲೈಟ್ ನ್ ಕಂಬವನ್ನು ನಾವು ನೋಡಬಹುದು.

ಇದು ಒಂದು ಸ್ಕೂಲ್ ನ ಚಿತ್ರ ವಾಗಿದ್ದು ಇದರಲ್ಲಿ ನಾವು ಬ್ಲಾಕ್ ಬೋರ್ಡ್ ಅನ್ನು ನೋಡ ಬಹುದು ಆದರೆ ಬೋರ್ಡ್ ತುಂಬಾ ನೋಡಲು ಗಲಿಜೆ ಆಗಿದ್ದು ಇಲ್ಲಿ ನೋಡಲು ಯಾವುದೇ ರೀತಿಯ ವಿದ್ಯಾರ್ಥಿ ಕಾಣಿಸುವುದಿಲ್ಲ.

ಹಾಗು ಇನ್ನು ಇತರೆ ವಸ್ತುಗಳನು ನಾವು ಇಲ್ಲಿ ನೋಡ ಬಹುದಾಗಿದೆ.

ಇದು ಒಂದು ಹೋಟೆಲ್ನ ಮೆನು ಆಗಿದ್ದು ಇದರ ಮೇಲೆ ವೆಜ್ ರಾಯ್ತ ಪಾಲಕ್ ರಾಯ್ತ ಹಾಗೂ ಆಹ್ಹ್ ರೆಸಿಪಿ ಯ ಅಹ್ ನಂಬರ್ಸ್ ಅನ್ನು ಬರೆಯಲಾಗಿದೆ

ಇದು ಒಂದು ಧಾರವಾಡ ಪೇಡ ಎಂದು ಬರೆಯಲಾಗಿರುವ ಬೇಕರಿ ಯನ್ನು ನಾವು ನೋಡಬಹುದು ಹಾಗೂ --

ಇದು ಒಂದು ಗ್ಯಾರೇಜ್ ಈ ಗ್ಯಾರೇಜ್ ನಲ್ಲಿ ತುಂಬಾ ಬೈಕ್ ಗಳಿದ್ದು ನೋಡಲು ಇದು ಹಳೆಯ ಗ್ಯಾರೇಜ್ ಆಗಿದ್ದು ಇಲ್ಲಿ ಯಮಹಾ ಬೈಕ್ ಅನ್ನು ನಾವು ನೋಡಬಹುದು.

ಸ್ಟೋರ್ಸ್ ಎಂದು ಬರೆಯಲಾಗಿದೆ ಇದು ನೋಡಲು ತುಂಬಾ ಚೆನ್ನಾಗಿದೆ.

ಇದರಲ್ಲಿ ಟುಟೋರಿಯಲ್ ಎಂದು ಇಲ್ಲಿ ಕಂಡು ಬರುತ್ತದೆ ನೋಡಲು ತುಂಬಾ ಸುಂದರವಾಗಿದೆ. ಕ್ಲೀನ್ ಆಗಿದೆ.

ಇದು ಶಾಪ್ ನಾ ಒಳಭಾಗವಾಗಿದ್ದು ಇಲ್ಲಿ ಹಲವಾರು ರೀತಿಯ ಶರ್ಟ್ಸ್ ಗಳು ಕೋರ್ಟ್ ಗಳು ಹಾಗೂ ಜೀನ್ಸ್ ಪ್ಯಾಂಟ್ ಗಳನ್ನು ವೆರಿಟಿ ಯಾಗಿ ನಾವು ಇಲ್ಲಿ ಜೋಡಿಸಲಾಗಿದೆ.

ಇದು ಒಂದು ಬಟ್ಟೆ ಅಂಗಡಿ ಆಗಿತ್ತು ಇಲ್ಲಿ ಪುರುಷರ ಬಟ್ಟೆಗಳನ್ನು ನಾಡು ನೋಡಬಹುದಾಗಿದೆ ಟೀ ಶರ್ಟ್ ನೈಟ್ ಪಾಂಟ್ಸ್ ಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಇಲ್ಲಿ ಮೋಡವನ್ನು ಸಹ ನಾವು ನೋಡಬಹುದು ನೀರು ತುಂಬಾ ಸ್ವಚ್ಛತೆಯಿಂದ ಇದು ಪ್ರಶಾಂತವಾಗಿ ಹರಿಯುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದು.